ಬ್ಲಾಂಕೆಟ್ ಹಾಸಿದೆ ಆ ಕಡೆ ಯಾರೋ ಕೂತ್ಕೊಂಡಿದ್ದಾರೆ.

ಐದು ಆರ್ ಜನ ಕಾಣಿಸ್ತಾ ಇದ್ದಾರೆ.

ಇದು ಸೆಂಟ್ ಜೋಸೆಫ್ ಕಾಲೇಜು ಕಾಮರ್ಸ್ ಕಾಲೇಜು.

ಬಿಲ್ಡಿಂಗು ನೀಲಿ ಪಟ್ಟಿ ವೈಟ್ ಪಟ್ಟಿ ಇದೆ.

ಬಸ್ ಸ್ಟ್ಯಾಂಡ್ ಇರಬಹುದು ಒಬ್ಬರು ಯಾರೋ ಗಾಡಿ ಹಿಡ್ಕೊಂಡ್ ನಿಂತ್ಕೊಂಡಿದ್ದಾರೆ.

ಎಲ್ಲ ಕಾಂಕ್ರೀಟ್ ಹಾಕ್ತಾ ಇದ್ದಾರೆ ರೆಡ್ ಶರ್ಟ್ ಹಾಕೊಂಡು ಯಾರೋ ಕಾಂಕ್ರೀಟ್ ಹಾಕ್ತಾ ಇದಾರೆ.

ತುತ್ತ ಲೈಟ್ ಎಲ್ಲಾ ಇದೆ ನೋಡೋಕೆ ತುಂಬಾ ಚೆನ್ನಾಗ್ ಕಾಣಸ್ತಿದೆ.